ಇದು ರೈಲ್ವೆ ಸ್ಟೇಷನ್ ಇಲ್ಲಿ ಒಂದು ರೈಲು ಬರುತ್ತಿರುವುದನ್ನು ನಾವು ನೋಡುತಿದ್ದೇವೆ ಒಂದು ರೈಲ್ವೆ ನಿಲ್ದಾಣದಿಂದ ಇನ್ನೊಂದು ರೈಲು ನಿಲ್ದಾಣಕ್ಕೆ ಹೋಗಲು ದಾರಿ ಇದೆ.

ಬಟ್ಟೆ ಹಕೋಳುದೆನೆ ಪೂಜೆ ಮಾಡುತಿದ್ದಾನೆ ತುಂಬಾ ಭಕ್ತಿ ಇಲ್ಲದೆ ಇರೋತರ ಕಾಣುತಿದೆ.

ಬಯಲು ಪ್ರದೇಶದ ಜಾಗವಾಗಿದ್ದು ಹಸಿರಾಗಿದೆ ಹಾಗು ಇಲ್ಲಿ ಈಚಿಲು ಮರವನ್ನು ಬೆಳೆದಿದ್ದಾರೆ ನೋಡಲು ತುಂಬಾ ಚನ್ನಾಗಿ --

ಇದು ನನ್ನ ಪ್ರಕಾರ ಹೊಸದಾಗಿ ರಿಲಿಸಾಗಿರುವ ಜಿ.ಟಿ ಎಂದು ನನ್ನ ಭಾವನೆ .

ಇದು ನೋಡಲು ಬೇಕರಿ ಇದ್ದ ಹಾಗಿದೆ. ಇದರಲ್ಲಿ ಲಾಡು ಮತ್ತು ತುಂಬಾ ಸಿಹಿ ಸಿಹಿಯಾದ ತಿಂಡಿಗಳನ್ನು ಇಟ್ಟಿದ್ದಾರೆ. ನೋಡಲು ತಿನ್ನುವ ಹಾಗಿದೆ.

ಎರೆಡು ಬಾತುಕೋಳಿ ಹೋಗುತ್ತಿವೆ ಹಿಂದೆ ಮೊಸಳೆ ಬರುವ ಸೂಚನೆ ನನಗೆ ಅನ್ನಿಸುತ್ತಿದೆ .

ತುಂಬಾ ನೋಟಿ ಆಗಿರುವಂತ ವಿಷಯ ಬಿಟ್ಟು ಬೇರೆ ಎಲ್ಲವನ್ನು ಹಾಕಿದ್ದಾರೆ.

ಜೊತೆಗೆ ರೆಡ್ ಕಾಂಬಿನೇಷನ್ ನಲ್ಲಿ ಪೇಂಟ್ ಮಾಡಿದ್ದಾರೆ ಈ ಸೈಡಿಗೆ ತುಂಬಾ ತುಂಬಾ ಮರಗಳಿವೆ ಚನ್ನಾಗಿದೆ.

ಇದು ನನ್ನ ರೂಮ್ ಇದು ಹಾಸಿಗೆ ಲೆಫ್ಟ್ ಸೈಡ್ ಇದೆ ಎದುರುಗಡೆ ಸ್ಕ್ರೀನ್ ಇದೆ ಟೇಬಲ್ ಇದೆ ಡಸ್ಟ್ಬಿನ್ ಇದೆ ಟಿವಿ ಇದೆ ಮಾಲ್ಕೊಂಡು ಟಿವಿ ನೋಡಬಹುದು .

ಇದು ಒಂದು ಆರ್ಯುವೆದಿಕ ಅಂಗಡಿ ಎಂದು ನನ್ನ ಭಾವನೆ ಇದರಲ್ಲಿ ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಬೆಕಾಗಿರುವ ವಂಶಕವಾದ ರಹಸ್ಯವನ್ನು ತುಂಬಿ ಇಟ್ಟಿದ್ದಾರೆ .

ಹೋಗು ಇದೆ ನೀರಿನಲ್ಲಿ ಓಡಾಡುತ್ತಿದೆ.

ಇದು ಒಂದು ಅಂಗಡಿ ಅಂಗಡಿಯಲ್ಲಿ ಲೇಸ್ಗ ಳನ್ನು ಇಟ್ಟಿದ್ದಾರೆ ಚಾಕ್ಲೆಟ್ಗ ಳನ್ನ ಇಟ್ಟಿದ್ದಾರೆ ತೂಕದ ಒಂದು --

ಆದರೆ ಫೊಟೊ ಟೈಮಿನಲ್ಲಿ ಮಾತ್ರ ಹೆಯಿರ್ ಬಿಟ್ಟುತ್ತಾ ಎಲ್ಲ ಕೂರುತ್ತಾರೆ .

ಇದನ್ನು ಕ್ಯೂ ಆರ್ ಕೋಡ್ ಎಂದು ಕರೆಯುತ್ತಾರೆ ಆದರೆ ಈ ಏಪ್ರಿಲ್ ಒಂದರಿಂದ --

ಇಲ್ಲಿ ತರಕಾರಿ ಅಂಗಡಿ ಎಲ್ಲವನ್ನು ಕಟ್ಟಿ ಮಾರಲು ಇಟ್ಟಿದ್ದಾರೆ ಬಂದವರು ಗೊತ್ತಾಗದಂಗೆ ಒಂದು ಎರೆಡು ನಿಂಬೆಹಣ್ಣು ಎತ್ತುಕೊಂಡು ಹೋಗಬಹುದು ಗೊತ್ತಾಗಲ್ಲ ಅದರು ದುಡ್ಡು ಕೊಟ್ಟೆ ತಗೋ ಹೋಗಿ.